ಚರ್ಚಿದೆ ಚರ್ಚೆ ಗೆ ರೆಡ್ಡು ಮತ್ತೆ ವೈಟ್ ಕಲರ ಲ್ಲಿ ಪೈಂಟ್ ಮಾಡಿದರೆ ಹಾಗೇನೆ ಎಂಟ್ರೆನ್ಸ್ ಡೋರ್ ಇದೆ ಡೋರ್ ಪಕ್ಕ ಎರಡು ಕಿಟಕಿ ಇದೆ.

ಆ ಚಿಕ್ಕುದಂದ್ರೆ ತುಂಬಾ ಚಿಕ್ಕದು ಕೊಳ ತರ ಇದೆ ಅದ್ರಲ್ಲಿ ಪಿಂಕು ಮತ್ತು ವೈಟಾ ಗಿ ಪರ್ಪಲ್ ಕಲರ್ ದು ತಾವರೆ ಹೂವು ಬಿಟ್ಟಿದೆ.